ಹಸಿರು ಗಿಡಗಳು ಚೆನಾಗಿರುತ್ತವೆ ಅತಿ ತಂಪಾದ ಗಾಳಿ ಸಿಗುತ್ತದೆ ಮತ್ತು ಇಲ್ಲಿ ಕೂರಲು ಸ್ಥಳ ಸ್ಥಳ ಚೆನಾಗಿರುತ್ತದೆ ನಮಗೆ ಬಿಸಿಲಿನಿಂದ ನಡೆದುಕೊಂಡು ಬಂದಾಗ ಮರದ ಕೆಳಗೆ ಕುಳಿತುಕೊಂಡರೆ ನಮಗೆ ಹ್ಮ್ಮ್ ಹ್ಮ್ಮ್.

ಇದೆ ಒಬ್ಬ ಮನುಷ್ಯ ಇದ್ದಾನೆ ಒಂದು ಲೈಟಿಂಗ್ ಕಂಬ ವಿದೇ ಹಾಗು ವೈರ್ಲೆಸ್ ಗಳು ಇದಾವೆ ಮರಗಳು ಇದಾವೆ.

ಇದು ಚರ್ಚ್ ಆಗಿದೆ ಚರ್ಚ್ ನಲ್ಲಿ ಒಬ್ಬ ಹುಡುಗ ನಿಂತಿದ್ದಾನೆ ಸುತ್ತ ಗಿಡಮರಗಳು ಇವೆ ಮತ್ತು ಚರ್ಚ್ ಯು ಆಕಾರದಲ್ಲಿ ಇರುತ್ತದೆ.

ಇದು ಬಸ್ ನಿಲ್ದಾಣವಾಗಿದೆ ಇಲ್ಲಿ ತುಂಬಾ ಬಸ್ ಗಳಿವೆ ಇದು ಬಸ್ ನಲ್ಲಿ ತುಂಬಾ ಜನರು ಪ್ರಯಾಣಿಸುತ್ತಾರೆ ಬಸ್ ನಲ್ಲಿ ಬಸ್ ಸ್ಟಾಂಡ್ ನಲ್ಲಿ ಕಳ್ಳತನ --

ಪಕ್ಕದಲ್ಲಿ ಮೋಡ ಇದೆ ರೀತಿ ತುಂಬ ಮೂವೀಸ್ ನೋಡಲು ಕೂಡ ಇಲ್ಲಿ ಇದೆ .